ಒಂದೊಂದ್ ಹಬ್ಬಕ್ಕೆ ಒಂದೊಂದು ತರ

ಮಂಗ್ಳೂರಲ್ಲಂದ್ರೆ ದಸರಾಗೆ ಮನೇಲಿ ಮಾಡೋದ್ಕಿಂತ ಹೋಗೋದೇ ದೇವಸ್ಥಾನಕ್ಕೆ ಹೋಗೋದೇ ದೊಡ್ದದು ಅಲ್ವ.

ಚಂಡಿಕ ಹೋಮ. ಹೆಚ್ಚಾಗಿ ಚಂಡಿಕ ಹೋಮ ನಡೀತಾ ಇರುತ್ತೆ ಎಲ್ಲ ದೇವಾಸ್ಥಾನಗಳಲ್ಲಿ

ಊಟದ್ದು ತೊಂದ್ರೆ ಇಲ್ಲ. temple ಗೋದ್ರೆ ಅನ್ನ ಪ್ರಸಾದ ಸಿಗುತ್ತೆ ಅಂತ.

ಅಲ್ಲಿ ಎಲ್ಲಾ ಏನು ಇದು ಮಾತ್ರ ಅಂತೆ ಬಿಳಿ ಅಕ್ಕಿ ಮಾತ್ರ ಇರುತ್ ಅಂತೆ.

ಅಂತ ಹೇಳ್ತಿದ್ರು ಅವರ್ಗೆ ಇದ್ ಬಿಳಿ ಅಕ್ಕಿ ತಿನ್ನಲ್ಲ ಜಾಸ್ತಿ ಅವ್ರು.

ಆಗುತ್ತೆ ಅಂತ ಅದಕ್ಕೆ ಅವ್ರು ಇದು ಮನೆ ಇಂದಾನೆ ಅಕ್ಕಿ ಅನ್ನ ಮಾಡಿ ತಗೊಂಡ್ ಹೋಗ್ತಾರೆ ಒಂದೊಂದ್ ಸಲ ದೇವಾಸ್ಥಾನಕ್ ಹೋಗೋವಾಗ

ಅದೇ ಎಲ್ಲಾ ಒಂದೊಂದ್ ಕಡೆ ಒಂದೊಂದ್ ತರ ಪದ್ಧತಿ ಇದು ಬೆಂಗಳೂರ್ ಅಲ್ಲಿ ಒಂತರ ಬೇರೆ ಇರುತ್ತೆ ಅಡಿಗೆದೆಲ್ಲ

ದೇವಾಸ್ಥಾನಗಳಲ್ಲಿ ಸಹ ಇರ್ತದೆ ಆದ್ರೆ ನಮ್ಮ ಊರಿನ್ ತರ ಇರೋದಿಲ್ಲ

ಮಧ್ಯಾಹ್ನ ಅಲ್ಲಿ ಇಲ್ಲಿ ಹೆಚ್ಚಾಗಿ ಊಟ ಇರುತ್ತೆ

ಮಂಗಳ ದೇವೀಲಿ ಎಲ್ಲ ಅಂತು ಮಂಗಳವಾರ, ಶುಕ್ರವಾರ ಯಾವಾಗ್ಲು ಇರುತ್ತೆ ಅಲ್ಲಿ.ಇನ್ನು ನಮ್ದು ಕಟೀಲ್ ದಂತು ಕೇಳೋದ್ ಬೇಡ ಅಲ ಅಲ್ಲಂತು ತುಂಬಾನೇ ಚೆನಾಗಿರುತ್ತೆ ಊಟ. ಕಟೀಲ್ ಇದು ಪ್ರಸಾದ.

ಅದೇ ನಾವೂನು ಊರ್ಗ್ ಹೋದ್ರೆ ನೋಡ್ಬೇಕು ಒಂದ್ ಎರಡು ಮೂರ್ ದೇವಾಸ್ಥನಕ್ ಹೋಗಿ ಪ್ರಸಾದ ಅನ್ನ ಪ್ರಸಾದ ಸಿಗುತ್ತಾ ಅಂತ ಮಕ್ಳುಗು ಇಷ್ಟ ದೇವಸ್ಥಾನದ್ ಊಟ ಅಂದ್ರೆ.

ಹೌದೌದು ಅಲ್ಲಿಂದು ಊಟದು specialty ಬೇರೆ ಚೆನಾಗಿರುತ್ತೆ.ಸಾರೆಲ್ಲ ತಿಳಿ ಸಾರನ್ನ ಅದೆಲ್ಲ ಚೆನಾಗಿರುತ್ತೆ

ಅದು ಬಿಸಿ ಅನ್ನ ಮತ್ತೆ ತಿಳಿ ಸಾರು ಇದ್ರುನು ಒಂದು ಪಲ್ಯ ಏನಾದ್ರು ಹಾಕಿರ್ತಾರೆ.

ಜಾಸ್ತಿ ಏನ್ item ಇರೋದಿಲ್ಲ ಹಬ್ಬದ್ time ಅಲ್ಲಿ limited ಇರ್ತದೆ. ಆದ್ರೆ ತುಂಬ tasty ಯಾಗಿ ಚೆನಾಗಿರ್ತದೆ.

ಮತ್ತೊಂದು ಮೊಸರನ್ನ sweet ಪಾಯಸ. ಹೌದು ಅಷ್ಟೆ ಆದ್ರೂನು ಒಂದ್ ಪಲ್ಯ ಒಂದ್ ಕೋಸಂಬ್ರಿ ಇರ್ತದೆ ಅಷ್ಟೆ ಜಾಸ್ತಿ ಏನ್ ಇರೋದಿಲ್ಲ ಆದರು ಸಹ ಚೆನಾಗಿರ್ತದೆ taste ಚೆನಾಗಿರ್ತದೆ.

ಉರಾಗ್ ಹೋಗೋಣ ಅಂತ ಇದಿವಿ ಅಲ್ಲ ಹಗಾಗಿ ಪೂಜೆ ಇದ್ದಕ್ ಎಲ್ಲಾ .

ಹ ಇವತ್ತೇ ಮಾಡಿದ್ವಿ ಮತ್ ಇವತ್ತೇನ್ ಅಡಿಗೆ ಏನು ಆ sweet ಜೊತೆ. ಆ sweet ಜೊತೆ ಬರಿ ಅನ್ನ, ಸಾರು, ಪಲ್ಯ, ಮಾಡಿದ್ದ್ ಅಷ್ಟೆ

ಮತ್ತೆ ಒಂದು ಕೊಸಂಬ್ರಿ ಅಷ್ಟೆ ಜಾಸ್ತಿ ಮಾಡಕ್ ಹೋಗಿಲ್ಲ. ಹಾ ನನ್ಗೂ ಇದಿತ್ತು. ಆ

ಸುವರ್ಣ ಗಡ್ಡೆ ಅದು ತಗೊಬಂದಿದ್ರು ಅದು ಅದ್ರಲ್ ಮೂರ್ ನಾಲಕ್ಕು ಅಡಿಗೆ ಆಯ್ತು ಮೊನ್ನೆ ಯಿಂದ.

ದೊಡ್ಡದೇನು ಇಲ್ಲ ಮಣಿ ಅವ್ರೆ ಈ ಚಿಕ್ಕದೆ ಇದ್ದದ್ದು ಆದ್ರು ಈ ಮಕ್ಳು ತಿನ್ನಲ್ಲ ಅವರಿಬ್ರು ತಿನ್ನಲ್ಲ ಹಂಗಾಗಿ

ಹಾಕ್ ಬಿಟ್ಟು ಮಾಡ್ದೆ ಒಂದ್ ಸಲ ಹೆಸರ್ ಕಾಳು ಹಾಕ್ ಬಿಟ್ಟು ಇವತ್ತು ಬರಿ ಅದನ್ನೇ ಸುಕ್ಕ ತರ ಮಾಡ್ತಿವಲ್ವ .

ಅಮ್ಮ ಅಂದ್ರು ಅದುನ್ನ ಹಂಗೆ fry ಕೂಡ ಮಾಡ್ತಾರಂತಲ್ವ ತವಾದಲ್ಲಿ

ಹೌದೌದ್ ಅದು ಚೆನಾಗಿರ್ತದೆ ಹ್ಮ್ ಅವಾಗ್ ಮಾತ್ರ ಒಂಚೂರು ಬೇಯ್ಸ್ ಬೇಕಾಗುತ್ತ ಅದುನ್ನ separate ಹಂಗೆ ಫ್ರೈ ಮಾಡೊದ. ಹ್ಮ್ ಸ್ವಲ್ಪ ಬೇಯ್ಸಿದ್ರೆ ಒಳ್ಳೆದು. ಅಂದ್ರೆ ಎಲ್ಲ ಬೇಯ್ಸ್ಬೇಕು ಅಂತ ಇಲ್ಲ ಸುವರ್ಣ ಗೆಡ್ಡೆ ಬೇಗ ಬೇಯ್ತದೆ.

ನೀವು ಕುಕ್ಕರಲ್ಲೆಲ್ಲ ಹಾಕದ್ರೆ ಅದು ಮುದ್ದೆ ಆಗೋಗ್ತದೆ ಹೌದು ಅಯ್ಯಪ್ಪ ಒಂದು ಸಲ ಕುಕ್ಕರಲ್ಲಿಟ್ಟು

ಎಣ್ಣೆಲ್ಲಿ ಚೆನ್ನಾಗಿ fry ಆಗ್ತದೆ ತುಂಬಾ variety ಮಾಡ್ತಾರಲ್ಲ ನಮ್ ಇದ್ರಲೆಲ್ಲ ಮಜ್ಜಿಗೆ ಹುಳಿ ನು ಮಾಡ್ತಾರೆ ಮತ್ತೆ.

ಸುವರ್ಣ ಗೆಡ್ಡೆಲಿ ಮಜ್ಜಿಗೆ ಹುಳಿನು ಸಹ ಆಗ್ತದೆ

ಹಾ ಇದು ಅವಿಲ್ ಅವಿಲ್ ಸಹ mix ಮಾಡ್ತಾರೆ ಗೆಡ್ಡೆ ಗೆಣುಸು ಅಲೆಲ್ಲ ಅವಿಲ್ ಜಾಸ್ತಿ ಮಾಡ್ತಾರೆ.

ಹ್ಮ್ ನಮ್ ಕಡೆ ಒಬ್ರು mam ಅದೆ ಅವರ್ದು ಈ ಪೊಂಗಲ್ಗೆ ಒಣಮ್ಗೆಲ್ಲ ಜಾಸ್ತಿ ತರಕಾರಿ ಕಟ್ ಮಾಡ್ತಿರ್ತಾರೆ.

ಇದ್ರಲ್ಲಿ ಏನ್ ತುಂಬ variety ಮಾಡ್ಲಿಕ್ ಆಗ್ತದೆ ಪಲ್ಯ, ಪಲ್ಯನು ಹಾಗೆ ಬರಿ ಸಾಸ್ವೆ, ತೆಂಗಿನ್ಕಾಯಿ ಹಾಕಿ ರುಬ್ಬಿನು ಪಲ್ಯ ಮಾಡ್ತಾರೆ ಅದು ಚೆನಾಗಿರುತ್ತೆ ಸ್ವಲ್ಪ ಉಪ್ಪು, ಹುಳಿ, ಬೆಲ್ಲ ಹಾಕಿ.

ಸುಕ್ಕ ತರನೇ ಮಾಡಿದ್ದು. ಒಂಚೂರು ಬೆಲ್ಲ ಹಾಕಿ ಮತ್ತೆ ಅದೆ ನಾವ್ ತರ್ ತರಿಯಾಗಿ ರುಬ್ಬಿ ಎಲ್ಲ ಮಸಾಲ ಹಾಕ್ ಮಾಡ್ತಿವಲ್ಲ

ಅದೆ ನಾವೆಲ್ಲಾ ಬೇರೆ ಕೊತ್ತಂಬರಿ, ಜಿರ್ಗೆ ಎಲ್ಲ ಹಾಕ್ತಿವಲ್ಲ ಇದೆಲ್ಲ ಬರಿ ಸಾಸ್ವೆ ಹಾಕಿ ಸಹ ಮಾಡ್ತಾರೆ ಚೆನಾಗಿರ್ತದೆ.

ಬರಿ ಸಾಸ್ವೆ, ತೆಂಗಿನ್ಕಾಯ್ ಒಣ ಮೆಣಸು ರುಬ್ಬೋದು

ಇದು ಒಗ್ಗರಣೆ ಅಲ್ಲಿ ಬೇಯ್ಸಿ ಅದಕ್ಕೆ mix ಮಾಡೋದು ಅದಕ್ಕೆ ಇದು ದೇವಸ್ಥಾನದಲ್ ಕೂಡ ಅದೆ ರೀತಿ ಸಿಗೋದು ಹಂಗಾಗಿ ನಮ್ಗೆ taste ಅನ್ಸುತ್ತೆ.

ದೇವಸ್ಥಾನದವ್ರು ಕೂಡ ಹಂಗೆ ಅಲ್ವ ನಿಮ್ದು ಬ್ರಾಹ್ಮಣರದು ಅಡ್ಗೆ ಒಂತರ ಚೆನಾಗಿರುತ್ತೆ

ಇದು ಮಾಡ್ತಾರೆ ಇದೆ ಹೆಚ್ಚಾಗ್ ಮಾಡ್ತಾರೆ ಸಾಸ್ವೆ ರುಬ್ಬಿ ಹಾಕಿ ಮಾಡ್ತಾರೆ ಅದಕ್ಕೆ

ಹ ಏನಂತಾರೆ ಕುಂಬಳ ಕಾಯಿ ಇದ್ರದು ಸಿಪ್ಪೆದು ಕೂಡ

ಪಲ್ಯ ಮಾಡ್ತಾರೆ ಅದು ಸಹ ಚೆನಾಗಿರ್ತದೆ .

ಕುಂಬಳ ಕಾಯಿ , ಮಂಗಳೂರ್ ಸೌತೆ ಅದರಲ್ಲೆಲ್ಲ ಏನು ಬಿಸಾಕಕೆ ಇಲ್ಲ ಲೆಕ್ಕದಲ್ಲಿ ಎಲ್ಲಾನು ಆಗುತ್ತೆ.

ಯಾವ್ದು ಮಂಗಳೂರು ಸೌತೆ ಕಾಯ್ದು ಆಗ್ತದೆ ಕೊಂಬಲ್ ಕಾಯಿ ಡು ಆಗ್ತದೆ ಬಿಜಗಳೆಲ್ಲ . ಹಾ ಮಂಗಳೂರು ಸೌತೆ ಕಾಯ್ದು ಆಗ್ತದೆ. ಕುಂಬಳ ಕಾಯ್ದು ಆಗುತ್ತೆ ಬೀಜಗಳೆಲ್ಲ

ನಿಮ್ ಮನೆಗೆ ಬಂದಾಗ ಅದ್ರದೆ ಸಾಂಬಾರ್ ಮಾಡ್ ಹಾಕಿ

ಹ್ಮ್ಮ್ ಬೀಜಗಳಲ್ಲೆಲ್ಲ ಈಗ ನೋಡಿ ಎಲ್ಲ internet ಅಲ್ಲಿ ಎಲ್ಲ ಬರ್ತಾ ಇದೆ ಅಲ ಬೀಜಗಳಲ್ಲೆಲ್ಲ ತುಂಬ benefit ಇದೆ ಅಂತ .

ಇದ್ರದು ಸೂರ್ಯ ಕಾಂತಿದು ಬೀಜ ಕೂಡ ತುಂಬಾನೇ costly ಅಲ್ವ

ಈಗ ನಮ್ಮನೇಲಿ ಈಗ ಇಲ್ಲೆಲ್ಲ ಹೇಳಿದ್ರೆ ನಕ್ತಾರೆ. ಸೌತೆ ಕಾ ಯಿ ಬೀಜದಲ್ಲೂ ಸಾರ್ ಮಾಡ್ತಾರಾ ಅಂತ.

ತುಂಬ benefit ಇದೆ ಅದ್ರದು ಸೌತೆ ಕಾಯಿ ಬೀಜ ಕುಂಬಳ ಕಾಯಿ ಬೀಜದ್ದು ಎಲ್ಲ

ನಮ್ಮಲ್ಲಿ ಎಲ್ಲಾ ಮೊದ್ಲೇ ಅದನ್ನೆಲ್ಲ cut ಮಾಡ್ಬೇಕಾದ್ರೆ ಎತ್ತಿ ಇಟ್ಟು ತೊಳೆದು ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿರ್ತಾರೆ ಮತ್ತೆ ಬೇಸಿಗೆ ಕಾಲ್ದಲ್ಲಿ ಅದ್ರಲೆಲ್ಲ ಮಾಡ್ತಾರೆ ತಿಳಿ ಸಾರು ತರ ಎಲ್ಲ ಸಾರೆಲ್ಲ ಮಾಡ್ತಾರೆ ತುಂಬ ಚೆನಾಗಿರ್ತದೆ

summer ಆ ಸೆಕೆಗೆ ತುಂಬ ಚೆನಾಗಿರುತ್ತೆ ಇದು ಸಾರು.

ಹಸಿ ಮೆಣಸು ಮಜ್ಜಿಗೆ ಎಲ್ಲ ಒಗ್ಗರೆಣೆ ಅದನ್ನೆಲ್ಲಾ ರುಬ್ಬಿ

ಸೋಸಿ ಎಲ್ಲ ತೆಗದು ಚೆನಾಗಿರ್ತದೆ ಅದು ಸಾರು ಈ summer ಗೆಲ್ಲ ಸೆಕೆ ಗಾಲದಲ್ಲಿ ಎಲ್ಲ ತಿನ್ನಕ್ ಚೆನಾಗಿರುತ್ತೆ.

ಕೆಲವ್ರು ಇದರದ್ದು ಕೆಲವರಲ್ಲ ನಮ್ದು ನಮ್ ಅಪ್ಪಂದು ತಂಗಿನೆ ದೊಡ್ಡ್ ತಂಗಿ